ಈ ಚಿತ್ರದಲ್ಲಿ ಕೆನರಾ ಬ್ಯಾಂಕ್ ಅಂತ ಇದೆ.

ಈ ಚಿತ್ರದಲ್ಲಿ ಸತ್ಕಾರ್ ದ ಫ್ಯಾಮಿಲಿ ರೆಸ್ಟೊರೆಂಟ್ ಅಂತ ಇದೆ ಇದು ಒಂದು ದೊಡ್ಡ ರೆಸ್ಟೊರೆಂಟ್ ಆಗಿದೆ.

ಬಿಲ್ಡಿಂಗ್ ಮೇಲ್ಗಡೆ ಲೈಟ್ ಅನ್ನು ಹಚ್ಚಿದ್ದಾರೆ ಮುಗಿಲು ಕಾಣ್ತಾ ಇದೆ ಮೆಟ್ಟಿಲುಗಳು ಕಾಣ್ತಾ ಇವೆ.

ಈ ಚಿತ್ರದಲ್ಲಿ ಒಂದು ಸಿಮೆಂಟ್ ಅಂಗಡಿ ಕಾಣ್ತಾ ಇದೆ ಇಲ್ಲಿ ಸಿಮೆಂಟ್ ನ ಪ್ಯಾಕೆಟ್ ಗಳು ಇವೆ.

ಈಕಡೆ ಒಂದು ದೊಡ್ಡ ಕಂಬದ ಹಾಗೆ ಕಾಣ್ತಾ ಇದೆ.

ಸೋಪ್ ಜೊತೆ ಬೇರೆಬೇರೆ ವಸ್ತುಗಳು ಇಲ್ಲಿ ಕಾಣುತ್ತವೆ.

ಆ ಕಡೆ ಕೂಡ ಸೋಫಾ ಗಳು ಇವೆ ಬೇರೆ ಬೇರೆ ಡಿಸೈನ್ ನ ಸೋಫಾ ಗಳು ಇವೆ.

ಗಾಡಿ ಕಾಣ್ತಿದೆ ಆ ಕಡೆ ಕಲ್ಲುಗಳು ಕಾನತ್ತಿವೆ.

ಈ ಚಿತ್ರದಲ್ಲಿ ಸಲ್ಪೊ ಸೋಲಾರ್ ಲೈಟ್ ಪ್ರೈ ಆ ಲಿ ಬೀದರ್ ಅಂತ ಬರ್ದಿರೊದು ಕಾಣ್ತಾಇದೆ.

ಈ ಕಡೆ ಒಂದು ಮುಚ್ಚುತ್ತಿರುವ ಅಂಗಡಿ ಕಾ--

ಈ ಕಡೆ ಮೆಟ್ಟಿಲುಗಳ ಮೇಲೆ ಇಳಿದಿರು ತಿರುತ್ತಿರುವ ಹಾಗೆ ಕಾಣ್ತಾ ಇದೆ.

ಒಬ್ಬ ವ್ಯಕ್ತಿಯ ಕೈಯಲ್ಲಿ ಚಡಿ ಹಾಗೆ ಇದೆ.

ಈ ಚಿತ್ರದಲ್ಲಿ ರೋಡ್ ಕಾಣ್ತಾ ಇದೆ ಗಿಡಮರಗಳು ಕಾಣ್ತಿವೆ.

ಇಲ್ಲಿ ಹೊಸದಾದ ಬಟ್ಟೆಗಳು ಕಾಣ್ತಾವೆ ಟೇಬಲ್ ಮೇಲೆ ಬಟ್ಟೆಗಳನ್ನು ಇಡಲಾಗಿದೆ.

ಹಳದಿ ನೀಲಿ ಹಚ್ಚು ಬಣ್ಣದ ಬಟ್ಟೆಗಳು ಇಲ್ಲಿವೆ.

ಬೇರೆ ಬೇರೆ ಡಿಸೈನ್ ಗಳು ಇವೆ.

ಈ ಚಿತ್ರದಲ್ಲಿ ಪೋಸ್ಟರ್ ಗಳು ಕಾಣ್ತಾವೆ.

ಗಿಡ ಇದೆ ಮೇಲೆ ಬಾಲ್ಕನಿ ಹಾಗೆ ಇದೆ.

ಈ ಚಿತ್ರದಲ್ಲಿ ನಾಕು ವಿದ್ಯಾರ್ಥಿಗಳು ಕಾಣ್ತಾ ಇದ್ದಾರೆ.

ನೀರ್ ತುಂಬಾನೇ ದೂರದಲ್ಲಿ ಬೀಳುತ್ತಿರುವ ಹಾಗೆ ಕಾಣ್ತಾ ಇದೆ.

ಮತ್ತು ಫೋಟೋ ಸ್ಟುಡಿಯೋ ಜ್ಯೋತಿ ಡಿಜಿಟಲ್ ಕಲರ್ ಲ್ಯಾಬ್ ಮತ್ತು ಕೆಳಗಡೆ ಇಂಗ್ಲಿಷ್ ನಲ್ಲಿ ಬರೆದಿದ್ದು ಇದೆ.

ತುಂಬಾನೇ ಲೈಟ್ಸ್ ಗಳು ಇ ಕಾಣ್ತಿವೆ.

ಪರದೆಗಳು ಕಾಣ್ತಾ ಇವೆ ತುಂಬಾನೇ ಲೈಟ್ಸ್ ಗಳು ಹಚ್ಚಿದ್ದಾರೆ.

ಎರಡು ಕಡೆ ಬಲ್ಲೋನ್ಸ್ ಇನ ಡೆಕೋರೆಷನ್ ಇದೆ.

ಕೆಳಗಡೆ ಅಧಿಕೃತ ಡೀಲರ್ ಜೈ ಭವಾನಿ ಮೋಟಾರ್ಸ್ ಅಂತ ಬರೆದಿದ್ದು ಕಾಣ್ತಾ ಇದೆ.

ಕೆಳಗಡೆ ಕೂಡ ಸರ್ವಿಸ್ ಸೆಂಟರ್ ಅಂತ ಇದೆ.

ಸರ್ವಯುಗ ಹಾಸ್ಪಿಟಲ್ ಅಂತ ಇಲ್ಲಿ ಇದು ಕಾಣ್ತಾ ಇದೆ.

ಇದಕ್ಕೆ ಕೂಡ ಒಂದು ಲೋಗೋ ಇದೆ.

ಗಾರ್ಡನ್ ಇದೆ ಜಾರು ಬಂಡಿ ಇದೆ.